ಲಿಬ್ರೆ ಆಫೀಸ್ ಕ್ಯಾಲ್ಕ್ ನ ಸೆಲ್ಲ್ಸ್ ಮತ್ತು ಶೀಟ್ಸ್ ಗಳ ಜೊತೆ ಕಾರ್ಯ ನಿರ್ವಹಿಸುವುದರ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ
ರೋವ್ಸ್ ಮತ್ತು ಕಾಲಮ್ನ್ಸ್ ಗಳನ್ನು ಇನ್ಸರ್ಟ್ ಮಾಡುವುದು ಮತ್ತು ಡಿಲೀಟ್ ಮಾಡುವುದು
ಶೀಟ್ಸ್ ಗಳನ್ನು ಇನ್ಸರ್ಟ್ ಮಾಡುವುದು ಮತ್ತು ಡಿಲೀಟ್ ಮಾಡುವುದು
ಶೀಟ್ ಗಳನ್ನು ರಿನೇಮ್ ಮಾಡುವುದು
ಇಲ್ಲಿ ನಾವು ಉಬುಂಟು ಲಿನಕ್ಸ್ 1004 ಅನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಮತ್ತು ಲಿಬ್ರೆ ಆಫೀಸ್ ಸೂಟ್ ಆವೃತ್ತಿ 334 ಅನ್ನು ಬಳಸುತ್ತೇವೆ ಹಾಗಾಗಿ ಈಗ ನಾವು ರೋವ್ ಮತ್ತು columnಗಳನ್ನು ಸ್ಪ್ರೆಡ್ಶೀಟ್ ಗೆ ಹೇಗೆ ಇನ್ಸರ್ಟ್ ಮಾಡುವುದು ಎಂದು ಕಲಿಯುವುದರ ಮೂಲಕ ನಮ್ಮ ಟ್ಯುಟೋರಿಯಲ್ ಅನ್ನು ಪ್ರಾರಂಭಿಸೋಣ
ಈಗ ನಮ್ಮ ಫೈಲ್ ಪರ್ಸನಲ್ ಫೈನಾನ್ಸ್ trackerಒಡಿಎಸ್ ಅನ್ನು ಒಪೆನ್ ಮಾಡೋಣ
ಕಾಲಮ್ನ ಮತ್ತು ರೋವ್ ಗಳನ್ನು ಒಂದೊಂದಾಗಿ ಅಥವಾ ಗುಂಪುಗಳಾಗಿ ಇನ್ಸರ್ಟ್ ಮಾಡಬಹುದು
ಒಂದು ಸಿಂಗಲ್ ರೋವ್ ಅಥವಾ ಸಿಂಗಲ್ ಕಾಲಮ್ನ ಅನ್ನು ಸ್ಪ್ರೆಡ್ಶೀಟ್ ನಲ್ಲಿ ಇನ್ಸರ್ಟ್ ಮಾಡಲು ನಿಮಗೆ ಎಲ್ಲಿ ಹೊಸ ರೋವ್ ಅಥವಾ ಕಾಲಮ್ನ ಬೇಕಾಗಿದೆಯೋ ಅಲ್ಲಿ ಮೊದಲು ಒಂದು ಸೆಲ್ ಅಥವಾ ರೋವ್ ಅಥವಾ ಕಾಲಮ್ನ ನ್ನು ಸೆಲೆಕ್ಟ್ ಮಾಡಿ
ಉದಾಹರಣೆಗೆ ಈಗ ನಮ್ಮ ಪರ್ಸನಲ್ ಫೈನಾನ್ಸ್ trackerಒಡಿಎಸ್ ಎಂಬ ಫೈಲ್ ನಲ್ಲಿ ಮೊದಲ ರೋವ್ ನ ಮೇಲೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ
ನಾನು ಕೋಸ್ಟ್ ಎಂದು ಬರೆದ ಸೆಲ್ ಮೇಲೆ ಕ್ಲಿಕ್ ಮಾಡುತ್ತೇನೆ
ಈಗ ಮೆನ್ಯು ಬಾರ್ ನಲ್ಲಿ ಇನ್ಸರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ರೋವ್ಸ್ ಮೇಲೆ ಕ್ಲಿಕ್ ಮಾಡಿ
ಸೆಲೆಕ್ಟ್ ಮಾಡಿದ ರೋವ್ ನ ಮೇಲ್ಗಡೆ ಒಂದು ಹೊಸ ರೋವ್ ಇನ್ಸರ್ಟ್ ಆಗಿರುವುದನ್ನು ಈಗ ನಾವು ಕಾಣಬಹುದು
ಹಾಗೆಯೇ ಕಾಲಮ್ನ ಇನ್ಸರ್ಟ್ ಮಾಡಲು ಮೆನ್ಯು ಬಾರ್ ನಲ್ಲಿ ಇನ್ಸರ್ಟ್ ಬಟನ್ ನ್ನು ಕ್ಲಿಕ್ ಮಾಡಿ ಹಾಗೂ ಕಾಲಮ್ನ ಮೇಲೆ ಕ್ಲಿಕ್ ಮಾಡಿ
ಸೆಲೆಕ್ಟ್ ಮಾಡಿದ ಕಾಲಮ್ನ ನ ಪಕ್ಕದಲ್ಲಿ ಒಂದು ಹೊಸ ಕಾಲಮ್ನ ಇನ್ಸರ್ಟ್ ಆಗಿರುವುದನ್ನು ಈಗ ನೀವು ಕಾಣಬಹುದು
ಈಗ ನಾವು ಮೊದಲು ಮಾಡಿದ ಬದಲಾವಣೆಗಳನ್ನು ಉಂಡೋ ಮಾಡೋಣ
ಕಾಲಮ್ನ ಅಥವಾ ರೋವ್ ಅನ್ನು ಸೆಲೆಕ್ಟ್ ಮಾಡಲು ನೀವು ಕಾಲಮ್ನ ಅನ್ನು ಗುರುತಿಸುವ ಆಲ್ಫಾಬೆಟ್ ಕ್ಲಿಕ್ ಮಾಡುವುದರ ಮೂಲಕ ಕಾಲಮ್ನ ಸೆಲೆಕ್ಟ್ ಮಾಡಿದ್ದಾದರೆ ಅಥವಾ ರೋವ್ ಅನ್ನು ಗುರುತಿಸುವ ಸಂಖ್ಯೆಯನ್ನು ಕ್ಲಿಕ್ ಮಾಡುವುದರಿಂದ ರೋವ್ ಸೆಲೆಕ್ಟ್ ಮಾಡಿದ್ದಾದರೆ ರೈಟ್ ಕ್ಲಿಕ್ ಮಾಡಿ ಡ್ರಾಪ್ ಡೌನ್ ಮೆನ್ಯುನಲ್ಲಿ ಕಾಣುವ ಇನ್ಸರ್ಟ್ ಕಾಲಮ್ನ್ಸ್ ಅಥವಾ ಇನ್ಸರ್ಟ್ ರೋವ್ಸ್ ಅನ್ನು ಆಯ್ಕೆ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡಬಹುದು
ಇದಕ್ಕೆ ಪರ್ಯಾಯವಾಗಿ ಕರ್ಸರ್ ನಿಂದ ಒಂದು ಸೆಲ್ ನ್ನು ಸೆಲೆಕ್ಟ್ ಮಾಡಿ
ನಂತರ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಆಪ್ಷನ್ ಅನ್ನು ಆಯ್ಕೆ ಮಾಡಿ
ಆಗ ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಕಾಣಿಸುತ್ತದೆ
ರೋವ್ ಅಥವಾ ಕಾಲಮ್ನ ನ್ನು ಸೇರಿಸಲು ಇಡೀ ಒಂದು ರೋವ್ ನ್ನು ಅಥವಾ ಒಂದು ಕಾಲಮ್ನ ಅನ್ನು ಆಯ್ಕೆ ಮಾಡಿ
ಹಲವು ಕಾಲಮ್ನ ಅಥವಾ rowಗಳನ್ನೂ ಸೇರಿಸಬೇಕಾದಲ್ಲಿ ನಾವು ಮೊದಲು ಲೆಫ್ಟ್ ಮೌಸ್ ಬಟನ್ ನಿಂದ ಮೊದಲ ಸೆಲ್ ನಿಂದ ಹಿಡಿದು ನಮಗೆ ಬೇಕಾದ ಎಲ್ಲಾ ಸೆಲ್ ಗಳ ಮೇಲೆ ಡ್ರಾಗ್ ಮಾಡುವುದರ ಮೂಲಕ ನಮಗೆ ಬೇಕಾದ ಕಾಲಮ್ನ್ಸ್ ಅಥವಾ ರೋವ್ಸ್ ಗಳನ್ನು ಹೈ ಲೈಟ್ ಮಾಡಬೇಕು
ಈಗ ನಾವು 4 ಸೆಲ್ ಗಳನ್ನು ಹೈ ಲೈಟ್ ಮಾಡಿದ್ದೇವೆ
ರೋವ್ಸ್ ಅಥವಾ ಕಾಲಮ್ನ್ಸ್ ಗಳನ್ನು ಸೇರಿಸಲು ಈಗ ತಿಳಿಸಿದ ಯಾವುದಾದರೂ ಒಂದು ವಿಧಾನವನ್ನು ಬಳಸಬೇಕು
ಈಗ ನನಗೆ ಹೊಸ rowಗಳನ್ನು ಸೇರಿಸಬೇಕಿದೆ
ಆದ್ದರಿಂದ ನಾನು ಸೆಲೆಕ್ಷನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಆಪ್ಷನ್ ಗೆ ಹೋಗುತ್ತೇನೆ
ನಂತರ ನಾನು ಎಂತಿರೆ ರೋವ್ ಆಪ್ಷನ್ ಅನ್ನು ಆಯ್ಕೆ ಮಾಡುತ್ತೇನೆ
ಒಕ್ ಕ್ಲಿಕ್ ಮಾಡುತ್ತೇನೆ
ಮೊದಲು ಸೆಲೆಕ್ಟ್ ಮಾಡಿದ ರೋವ್ ಗಳ ಮೇಲ್ಗಡೆ ಹೊಸ ರೋವ್ ಗಳು ಬಂದಿರುವುದನ್ನು ಕಾಣಬಹುದು
ನಂತರ ನಾವು ಕಲಿಯಬೇಕಾದದ್ದು ಏನೆಂದರೆ ಕಾಲಮ್ನ್ಸ್ ಗಳನ್ನು ಹೇಗೆ ಒಂದೊಂದೇ ಆಗಿ ಅಥವಾ ಗುಂಪಾಗಿ ಡಿಲಿಟ್ ಮಾಡುವುದು ಎಂದು
ಒಂದು ಕಾಲಮ್ನ ಅಥವಾ ರೋವ್ ಅನ್ನು ಡಿಲಿಟ್ ಮಾಡಲು ಮೊದಲು ಡಿಲಿಟ್ ಮಾಡಬೇಕಿದ್ದ ಕಾಲಮ್ನ ಅಥವ ರೋವ್ ಅನ್ನು ಸೆಲೆಕ್ಟ್ ಮಾಡಿ
ಉದಾಹರಣೆಗೆ ನಮಗೆ ಲಾಂಡ್ರಿ ಎಂದು ಬರೆದಿರುವ ಕಾಲಮ್ನ ಅನ್ನು ಡಿಲಿಟ್ ಮಾಡಬೇಕಿದ್ದರೆ ಮೊದಲು ಆ ಕಾಲಮ್ನ ನ ಒಂದು ಸೆಲ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡಬೇಕು
ಈಗ ಆ ಸೆಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಆಪ್ಷನ್ ಕ್ಲಿಕ್ ಮಾಡಿ
ಡಿಲೀಟ್ ಸೆಲ್ಸ್ ಎಂಬ ಡೈಲಾಗ್ ಬಾಕ್ಸ್ ಕಾಣಿಸುತ್ತದೆ
ಈಗ Shift ಸೆಲ್ಸ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಕ್ ಕ್ಲಿಕ್ ಮಾಡಿ
ಈಗ ಸೆಲ್ ಗಳು ಡಿಲಿಟ್ ಆಗಿ ನಂತರ ಅವುಗಳ ಕೆಳಗಿದ್ದ ಸೆಲ್ ಗಳು ಮೇಲೆ ಬಂದಿರುವುದನ್ನು ನೀವು ಗಮನಿಸಬಹುದು
ಈಗ ಈ ಬದಲಾವಣೆಯನ್ನು ಉಂಡೋ ಮಾಡೋಣ
ಈಗ ನಾವು ಹಲವು ಕಾಲಮ್ನ ಅಥವಾ ರೋವ್ ಗಳನ್ನು ಒಂದೇ ಬಾರಿಗೆ ಡಿಲಿಟ್ ಮಾಡುವುದು ಹೇಗೆ ಎಂದು ಕಲಿಯೋಣ
ಉದಾಹರಣೆಗೆ ನಮಗೆ ಮಿಸ್ಸೆಲೇನಿಯಸ್ ಎಂದು ಬರೆದಿರುವ ರೋವ್ ಅನ್ನು ಡಿಲಿಟ್ ಮಾಡಬೇಕಿದ್ದರೆ ಮೊದಲು ಅದರ ಕ್ರಮ ಸಂಖ್ಯೆ 6 ಅನ್ನು ಹೊಂದಿರುವ ಸೆಲ್ ಅನ್ನು ಸೆಲೆಕ್ಟ್ ಮಾಡಿ
ಈಗ ಆ ಸೆಲ್ ಅನ್ನು ಲೆಫ್ಟ್ ಮೌಸ್ ಬಟನ್ ನಿಂದ ಹಿಡಿದು ಇಡೀ ರೋವ್ ತನಕ ಡ್ರಾಗ್ ಮಾಡಿ
ಅಥವಾ ಡಿಲಿಟ್ ಮಾಡಬೇಕಿದ್ದ ರೋವ್ ನ ಸಂಖ್ಯೆಯನ್ನು ಕ್ಲಿಕ್ ಮಾಡಿ
ಈಗ ಇಡೀ ರೋವ್ ಹೈ ಲೈಟ್ ಆಗಿರುತ್ತದೆ
ಸೆಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ
ಡಿಲೀಟ್ ಸೆಲ್ಸ್ ಎಂಬ ಡೈಲಾಗ್ ಬಾಕ್ಸ್ ಕಾಣಿಸುತ್ತದೆ
ಈಗ Shift ಸೆಲ್ಸ್ ಅಪ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಕ್ ಕ್ಲಿಕ್ ಮಾಡಿ
ಈಗ ಇಡೀ ರೋವ್ ಡಿಲಿಟ್ ಆಗಿ ಕೆಳಗಿನ ರೋವ್ ಮೇಲೆ ಬಂದಿರುವುದನ್ನು ನೀವು ನೋಡಬಹುದು
ಹಾಗೆಯೇ ನಾವು ರೋವ್ಸ್ ನ ಬದಲು ಕಾಲಮ್ನ್ಸ್ ನ್ನು ಸೆಲೆಕ್ಟ್ ಮಾಡುದರ ಮೂಲಕ ಕಾಲಮ್ನ್ಸ್ ನ್ನು ಡಿಲಿಟ್ ಮಾಡಬಹುದು
ಈಗ ಈ ಬದಲಾವಣೆಯನ್ನು ಉಂಡೋ ಮಾಡೋಣ ಶೀಟ್ ನಲ್ಲಿ ಹೆಚ್ಚಿನ ರೋವ್ ಮತ್ತು ಕಾಲಮ್ನ ಗಳನ್ನು ಹೇಗೆ ಇನ್ಸರ್ಟ್ ಮಾಡುವುದು ಹಾಗೂ ಹೇಗೆ ಡಿಲೀಟ್ ಮಾಡುವುದು ಎಂದು ತಿಳಿದ ಮೇಲೆ ಈಗ ನಾವು ಕ್ಯಾಲ್ಕ್ ನಲ್ಲಿ ಶೀಟ್ ಗಳನ್ನು ಹೇಗೆ ಇನ್ಸರ್ಟ್ ಮಾಡುವುದು ಹಾಗೂ ಹೇಗೆ ಡಿಲೀಟ್ ಮಾಡುವುದು ಎಂದು ತಿಳಿಯೋಣ
ಕ್ಯಾಲ್ಕ್ ನಲ್ಲಿ ಶೀಟ್ ಗಳನ್ನು ಇನ್ಸರ್ಟ್ ಮಾಡಲು ಹಲವಾರು ವಿಧಾನಗಳಿವೆ
ಅವುಗಳಲ್ಲಿ ಪ್ರತಿಯೊಂದನ್ನೂ ಒಂದೊಂದಾಗಿ ಕಲಿಯೋಣ
ಎಲ್ಲಾ ವಿಧಾನಗಳಲ್ಲಿಯೂ ಮೊದಲ ಹಂತವೇನೆಂದರೆ ಯಾವ ಶೀಟ್ ನ ಮುಂದೆ ಹೊಸ ಶೀಟ್ ಆಗಬೇಕೋ ಆ ಶೀಟ್ ಅನ್ನು ಸೆಲೆಕ್ಟ್ ಮಾಡಬೇಕು
ಈಗ ಮೆನ್ಯು ಬಾರ್ ನಲ್ಲಿ ಇನ್ಸರ್ಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಶೀಟ್ ಮೇಲೆ ಕ್ಲಿಕ್ ಮಾಡಿ
ಇನ್ಸರ್ಟ್ ಶೀಟ್ ಎಂಬ ಹೆಸರಿನ ಒಂದು ಡೈಲಾಗ್ ಬಾಕ್ಸ್ ಕಾಣಿಸುತ್ತದೆ
ಈಗ ಕಾಣಿಸುತ್ತಿರುವ ಶೀಟ್ ನ ನಂತರ ಹೊಸ ಶೀಟ್ ಇನ್ಸರ್ಟ್ ಮಾಡಲು ಆಫ್ಟರ್ ಕರೆಂಟ್ ಶೀಟ್ ರೇಡಿಯೋ ಬಟನ್ ನ್ನು ಸೆಲೆಕ್ಟ್ ಮಾಡೋಣ
ನೇಮ್ ಫೀಲ್ಡ್ ನಲ್ಲಿ ನಮ್ಮ ಹೊಸ ಶೀಟ್ ನ ಹೆಸರು ಶೀಟ್ 4 ಎಂದು ಕಾಣಿಸುತ್ತದೆ
ಅದು ಸಿಸ್ಟಂ ಕೊಟ್ಟ ಹೆಸರು
ನೀವು ಬೇಕಾದಲ್ಲಿ ಅದನ್ನು ರಿನೇಮ್ ಮಾಡಬಹುದು
ಈಗ ಒಕ್ ಕ್ಲಿಕ್ ಮಾಡಿ
ಈಗ ನಮ್ಮ ಈಗಿನ ಶೀಟ್ ನ ನಂತರ ಹೊಸ ಶೀಟ್ ಇನ್ಸರ್ಟ್ ಆಗಿರುವುದನ್ನು ನೀವು ಕಾಣಬಹುದು
ಹೊಸ ಶೀಟ್ ಇನ್ಸರ್ಟ್ ಮಾಡಲು ಇರುವ ಇನ್ನೊಂದು ವಿಧಾನವೇನೆಂದರೆ ಕ್ಯಾಲ್ಕ್ ವಿಂಡೋ ನ ಕೆಳ ಎಡ ಬದಿಯಲ್ಲಿರುವ ಈಗಿರುವ ಶೀಟ್ tab ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಇನ್ಸರ್ಟ್ ಶೀಟ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು
ನಿಮಗೆ ಅದರಲ್ಲಿ ಪೊಸಿಷನ್ ಶೀಟ್ ಗಳ ಸಂಖ್ಯೆ ಹಾಗೂ ಹೆಸರನ್ನು ಆಯ್ಕೆ ಮಾಡಬಹುದು
ನಂತರ ಒಕ್ ಕ್ಲಿಕ್ ಮಾಡಿ
ಈಗ ಅದೇ ಪ್ರಕಾರವಾಗಿ ಶೀಟ್ ಇನ್ಸರ್ಟ್ ಆಗುತ್ತದೆ
ಈಗಿರುವ ಶೀಟ್ ನ ನಂತರ ಹೊಸ ಶೀಟ್ ನ್ನು ಇನ್ಸರ್ಟ್ ಮಾಡಲು ಇನ್ನೊಂದು ಸುಲಭದ ದಾರಿಯೇನೆಂದರೆ ಶೀಟ್ ಟ್ಯಾಬ್ ನ ನಂತರ ಪ್ಲಸ್ ಗುರುತಿನಂತಿರುವ ಅಡ್ ಶೀಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದು
ಅದನ್ನು ಕ್ಲಿಕ್ ಮಾಡುವುದರಿಂದ ಕ್ರಮವಾಗಿ ಕೊನೆಯ ಶೀಟ್ ನ ನಂತರ ಯಾಂತ್ರಿಕವಾಗಿ ಇನ್ನೊಂದು ಹೊಸ ಶೀಟ್ ಇನ್ಸರ್ಟ್ ಆಗುತ್ತದೆ
ಇನ್ಸರ್ಟ್ ಶೀಟ್ ಡೈಲಾಗ್ ಬಾಕ್ಸ್ ಉಪಯೋಗಿಸಿ ಹೊಸ ಶೀಟ್ ಇನ್ಸರ್ಟ್ ಮಾಡುವ ಕೊನೆಯ ವಿಧಾನವೇನೆಂದರೆ ಕೆಳಗಿರುವ ಶೀಟ್ ಟ್ಯಾಬ್ ನಲ್ಲಿ ಅಡ್ ಶೀಟ್ ಪ್ಲಸ್ ಗುರುತಿನ ನಂತರದ ಖಾಲಿ ಜಾಗದಲ್ಲಿ ಕ್ಲಿಕ್ ಮಾಡಬೇಕು
ಖಾಲಿ ಜಾಗದ ಮೇಲೆ ಕ್ಲಿಕ್ ಮಾಡುವುದರಿಂದ ಇನ್ಸರ್ಟ್ ಶೀಟ್ ಡೈಲಾಗ್ ಬಾಕ್ಸ್ ಬರುವುದನ್ನು ಕಾಣಬಹುದು
ನೀವು ಡೈಲಾಗ್ ಬಾಕ್ಸ್ ಮೇಲೆ ಶೀಟ್ ನ ವಿವರಣೆಗಳನ್ನು ಬರೆಯಬಹುದು ನಂತರ ಒಕ್ ಕ್ಲಿಕ್ ಮಾಡಿ
ಶೀಟ್ಸ್ ಅನ್ನು ಇನ್ಸರ್ಟ್ ಮಾಡುವುದು ಹೇಗೆ ಎಂದು ತಿಳಿದ ಮೇಲೆ ಈಗ ನಾವು ಶೀಟ್ಸ್ ಅನ್ನು ಡಿಲೀಟ್ ಮಾಡುವುದು ಹೇಗೆ ಎಂದು ಕಲಿಯೋಣ
ಶೀಟ್ ಗಳನ್ನು ಒಂದೊಂದಾಗಿ ಅಥವಾ ಗುಂಪಾಗಿ ಡಿಲಿಟ್ ಮಾಡಬಹುದು
ಶೀಟ್ ಅನ್ನು ಸಿಂಗಲ್ ಆಗಿ ಡಿಲಿಟ್ ಮಾಡಲು ನಮಗೆ ಡಿಲಿಟ್ ಮಾಡಬೇಕಿದ್ದ ಶೀಟ್ ನ ಟ್ಯಾಬ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪಾಪ್ ಅಪ್ ನಲ್ಲಿ ಡಿಲಿಟ್ ಆಯ್ಕೆ ಮಾಡಿ ಯೆಸ್ ಕ್ಲಿಕ್ ಮಾಡಿ
ಈಗ ಶೀಟ್ ಡಿಲಿಟ್ ಆಗಿರುವುದನ್ನು ನೀವು ನೋಡಬಹುದು
ಒಂದು ನಿರ್ದಿಷ್ಟ ಶೀಟ್ ನ್ನು ಡಿಲಿಟ್ ಮಾಡಲು ಇನ್ನೊಂದು ಸುಲಭದ ದಾರಿಯೆಂದರೆ ಮೆನ್ಯು ಬಾರ್ ನ ಎಡಿಟ್ ಆಯ್ಕೆಯನ್ನು ಬಳಸುವುದು
ಉದಾಹರಣೆಗೆ ನಮಗೆ ಶೀಟ್ 3 ಅನ್ನು ಲಿಸ್ಟ್ ನಿಂದ ಡಿಲಿಟ್ ಮಾಡಬೇಕಿದ್ದರೆ ಮೆನ್ಯು ಬಾರ್ ನಲ್ಲಿ ಎಡಿಟ್ ಆಯ್ಕೆ ಗೆ ಹೋಗಿ ನಂತರ ಶೀಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ಈಗ ಪಾಪ್ ಅಪ್ ಮೆನ್ಯುನಲ್ಲಿ ಡಿಲೀಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಯೆಸ್ ಕ್ಲಿಕ್ ಮಾಡಿ
ಶೀಟ್ ಗಳು ಡಿಲಿಟ್ ಆಗಿರುವುದನ್ನು ನೀವು ನೋಡಬಹುದು
ಈಗ ನಾವು ಡಾಕ್ಯುಮೆಂಟ್ ನಲ್ಲಿ ಮಾಡಿದ ಬದಲಾವಣೆಯನ್ನು ಉಂಡೋ ಮಾಡೋಣ
ಹೆಚ್ಚಿನ ಶೀಟ್ ಗಳನ್ನು ಒಂದೇ ಸಮನೆ ಡಿಲಿಟ್ ಮಾಡಲು ಉದಾಹರಣೆಗೆ ನಮಗೆ ಶೀಟ್ 2 ಹಾಗೂ ಶೀಟ್ 3 ಗಳನ್ನು ಡಿಲಿಟ್ ಮಾಡಬೇಕೆಂದಿದ್ದರೆ ಶೀಟ್ 2 tab ಮೇಲೆ ಮೊದಲು ಕ್ಲಿಕ್ ಮಾಡಿ ಶಿಫ್ಟ್ ಕೀಯನ್ನು ಒತ್ತಿ ಹಿಡಿದು ಶೀಟ್ 3 tab ಕ್ಲಿಕ್ ಮಾಡಿ
ಈಗ ಟ್ಯಾಬ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪಾಪ್ ಅಪ್ ನಲ್ಲಿ ಡಿಲೀಟ್ ಶೀಟ್ ಆಯ್ಕೆಗೆ ಹೋಗಿ
ನಂತರ ಯೆಸ್ ಕ್ಲಿಕ್ ಮಾಡಿ
ಈಗ ನೀವು ಎರಡೂ ಶೀಟ್ ಗಳು ಡಿಲಿಟ್ ಆಗಿರುವುದನ್ನು ನೋಡಬಹುದು
ಇನ್ನೂ ಮುಂದೆ ಕಲಿಯಲು ನಾವು ಈ ಮೊದಲು ಮಾಡಿದ ಬದಲಾವಣೆಗಳನ್ನು ಉಂಡೋ ಮಾಡೋಣ
ನಿರ್ದಿಷ್ಟವಾದ ಶೀಟ್ ಅನ್ನು ಡಿಲಿಟ್ ಮಾಡುವ ಇನ್ನೊಂದು ರೀತಿಯೇನೆಂದರೆ ಮೆನ್ಯು ಬಾರ್ ನ ಎಡಿಟ್ ಆಯ್ಕೆಯನ್ನು ಬಳಸುವುದು
ಉದಾಹರಣೆಗೆ ನಮಗೆ ಶೀಟ್ 6 ಮತ್ತು ಶೀಟ್ 7ನ್ನು ಲಿಸ್ಟ್ ನಿಂದ ಡಿಲಿಟ್ ಮಾಡಬೇಕೆನಿಸಿದರೆ ಮೆನ್ಯು ಬಾರ್ ನಲ್ಲಿ ಎಡಿಟ್ ಆಯ್ಕೆ ಕ್ಲಿಕ್ ಮಾಡಿ ನಂತರ ಶೀಟ್ ಆಯ್ಕೆ ಕ್ಲಿಕ್ ಮಾಡಿ
ನಂತರ ಪಾಪ್ ಅಪ್ ಮೆನ್ಯುನಲ್ಲಿ ಸೆಲೆಕ್ಟ್ ಆಯ್ಕೆ ಕ್ಲಿಕ್ ಮಾಡಿ
ಈಗ ಕಾಣಿಸುವ ಡೈಲಾಗ್ ಬಾಕ್ಸ್ ನಲ್ಲಿ ಶೀಟ್ 6 ಮೇಲೆ ಕ್ಲಿಕ್ ಮಾಡಿ ಮತ್ತು ಕೀ ಬೋರ್ಡ್ ನಲ್ಲಿ ಶಿಫ್ಟ್ ಕೀ ಒತ್ತಿ ಹಿಡಿದು ಶೀಟ್ 7 ಮೇಲೆ ಕ್ಲಿಕ್ ಮಾಡಿ
ಒಕ್ ಬಟನ್ ಕ್ಲಿಕ್ ಮಾಡಿ
ಇದು ನಾವು ಡಿಲಿಟ್ ಮಾಡಬೇಕಿರುವ ಶೀಟ್ ಗಳನ್ನು ಸೆಲೆಕ್ಟ್ ಮಾಡುತ್ತದೆ
ಈಗ ಮತ್ತೆ ಮೆನ್ಯು ಬಾರ್ ನಲ್ಲಿ ಎಡಿಟ್ ಆಯ್ಕೆಗೆ ಹೋಗಿ ಶೀಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ
ಈಗ ಪಾಪ್ ಅಪ್ ಮೆನ್ಯುನಲ್ಲಿ ಡಿಲೀಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಯೆಸ್ ಕ್ಲಿಕ್ ಮಾಡಿ
ಈಗ ಸೆಲೆಕ್ಟ್ ಆಗಿರುವ ಶೀಟ್ ಗಳು ಡಿಲಿಟ್ ಆಗಿರುವುದನ್ನು ನೀವು ನೋಡಬಹುದು
ಸ್ಪ್ರೆಡ್ ಶೀಟ್ ನಲ್ಲಿ ಶೀಟ್ ಗಳನ್ನು ಡಿಲಿಟ್ ಮಾಡುವುದರ ಬಗ್ಗೆ ಕಲಿತ ಮೇಲೆ ಈಗ ನಾವು ಶೀಟ್ ಗಳನ್ನು ರಿನೇಮ್ ಮಾಡುವುದು ಹೇಗೆ ಎಂದು ಕಲಿಯೋಣ
ನೀವು ಸ್ಪ್ರೆಡ್ ಶೀಟ್ ನಲ್ಲಿ ನೋಡಿದರೆ ಅದರಲ್ಲಿ ಬೇರೆ ಬೇರೆ ಶೀಟ್ ಗಳು ಶೀಟ್ 1 ಶೀಟ್ 2 ಶೀಟ್ 3 ಗಳೆಂದು ಹೆಸರಿಸಿರುವುದು ಕಂಡುಬರುತ್ತದೆ
ಇದು ಸ್ವಲ್ಪ ಶೀಟ್ ಗಳು ಮಾತ್ರ ಇರುವ ಒಂದು ಸಣ್ಣ ಸ್ಪ್ರೆಡ್ ಶೀಟ್ ನಲ್ಲಿ ಮಾತ್ರ ಕಾರ್ಯ ನಿರ್ವಹಿಸುತ್ತದೆ
ಆದರೆ ಒಂದು ವೇಳೆ ತುಂಬಾ ಶೀಟ್ ಗಳು ಇದ್ದರೆ ತೊಡಕಾಗುತ್ತದೆ
ಕ್ಯಾಲ್ಕ್ ನಮ್ಮ ಇಷ್ಟದಂತೆ ಶೀಟ್ ಗಳಿಗೆ ರಿನೇಮ್ ಮಾಡಲು ಅವಕಾಶ ಮಾಡಿ ಕೊಡುತ್ತದೆ
ಈಗ ಉದಾಹರಣೆಗೆ ನಿಮಗೆ ಶೀಟ್ 4 ನ್ನು ಡಂಪ್ ಎಂದು ರಿನೇಮ್ ಮಾಡಬೇಕಿದ್ದರೆ ನೀವು ಸುಮ್ಮನೆ ಶೀಟ್ 4 tab ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಸಾಕು
ಈಗ ನೀವು ರಿನೇಮ್ ಶೀಟ್ ಎಂಬ ಡೈಲಾಗ್ ಬಾಕ್ಸ್ ನ್ನು ನೋಡಬಹುದು
ಅದರಲ್ಲಿ ಡೀಫಾಲ್ಟ್ ಆಗಿ ಶೀಟ್ 4 ಎಂದು ಬರೆದ ಟೆಕ್ಸ್ಟ್ ಬಾಕ್ಸ್ ಕಾಣಿಸುತ್ತದೆ
ಈಗ ಡೀಫಾಲ್ಟ್ ಹೆಸರನ್ನು ಡಿಲಿಟ್ ಮಾಡಿ ಮತ್ತು ಅದಕ್ಕೆ ಡಂಪ್ ಎಂದು ರಿನೇಮ್ ಮಾಡಿ
ಒಕ್ ಬಟನ್ ಕ್ಲಿಕ್ ಮಾಡಿ
ಶೀಟ್ 4 ಎಂಬ ಹೆಸರು ಡಂಪ್ ಎಂದು ರಿನೇಮ್ ಆಗಿರುವುದನ್ನು ನೀವು ನೋಡಬಹುದು
ಈಗ ಶೀಟ್ 5 ಮತ್ತು ಡಂಪ್ ಎಂಬ ಶೀಟ್ ಗಳನ್ನು ಡಿಲೀಟ್ ಮಾಡೋಣ
ಈಗ ನಾವು ಈ ಟ್ಯುಟೊರಿಯಲ್ ನ ಕೊನೆಗೆ ತಲುಪಿದೆವು
ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ರೋವ್ ಮತ್ತು ಕಾಲಮ್ನ ಗಳನ್ನು ಇನ್ಸರ್ಟ್ ಮಾಡುವುದು ಮತ್ತು ಡಿಲೀಟ್ ಮಾಡುವುದು
ಶೀಟ್ ಗಳನ್ನು ಇನ್ಸರ್ಟ್ ಮಾಡುವುದು ಮತ್ತು ಡಿಲೀಟ್ ಮಾಡುವುದು
ಶೀಟ್ ಗಳನ್ನು ರಿನೇಮ್ ಮಾಡುವುದು
ಮಾಡಬೇಕಾದ ಅಭ್ಯಾಸಗಳು ಸ್ಪ್ರೆಡ್ಶೀಟ್ practiceಒಡಿಎಸ್ ಫೈಲ್ ಅನ್ನು ಓಪನ್ ಮಾಡಿ
ಸೀರಿಯಲ್ Numberಎಂದು ಬರೆದಿರುವ ರೋವ್ ನ್ನು ಸೆಲೆಕ್ಟ್ ಮಾಡಿ ಡಿಲಿಟ್ ಮಾಡಿ
ಶೀಟ್ ಅನ್ನು ಡಿಪಾರ್ಟ್ಮೆಂಟ್ ಶೀಟ್ ಎಂದು ರಿನೇಮ್ ಮಾಡಿ
ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಉದಯ ಮತ್ತು ಪ್ರವಾಚಕ ವಾಸುದೇವ ಐಐಟಿ
ಧನ್ಯವಾದಗಳು